ಇಂಡಿಯನ್ ರೈಲ್ವೆ ಟಿಕೆಟ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಬಾರತೀಯ ರೈಲ್ವೆ --

ಕೆಲಸದ ಸ್ಥಳವನ್ನು ಚೌರಿಕನ ಅಂಗಡಿ ಅಥವಾ ಚೌರಿಕನ ಎಂದು ಕರೆಯಲಾಗುತ್ತದೆ. ಐತಿಹಾಸಿಕವಾಗಿ--

ದಿನಸಿ ಅಂಗಡಿ ಈ ದಿನಸಿ ಅಂಗಡಿಯಲ್ಲಿ ಹಲವಾರು ವಸ್ತುಗಳು ಹಾಗೂ ಇನ್ನಿತರ ಸಾಮಾನುಗಳು ಚಿಕ್ಕ ಮಕ್ಕಳಿಗೆ ಬೇಕಾಗಿರುವ ದಿನಸಿಗಳು--

ಇದರಲ್ಲಿ ನಾವು ನೋಡಬೇಕಾದ ವಸ್ತುಗಳೆಂದರೆ ಇಲ್ಲಿ ಆಹ್ಹ್ ಐರನ್ ಪೆಟ್ಟಿಗೆಯಿಂದ ನಾವು ಬಟ್ಟೆಗಳನ್ನು ಇಸ್ತ್ರಿ ಮಾಡಬಹುದು ಹಾಗೆ ಇಸ್ತ್ರಿ ಮಾಡಿದಾಗ ನಮ್ಮ ಬಟ್ಟೆ ಸ್ಮೂತ್ --

ಸಣ್ಣ ರೈಲ್ವೆ ನಿಲ್ದಾಣಗಳಲ್ಲಿ ಒಂದರಿಂದ ಎರಡು ಪ್ಲಾಟ್ಫಾರ್ಮ್ ಗಳಿದ್ದರೆ ದೊಡ್ಡ ನಿಲ್ದಾಣಗಳಲ್ಲಿ ಅನೇಕ ಪ್ಲಾಟ್ಫಾರ್ಮ್ ಗಳಿರುತ್ತದೆ ಹಿಂದಿನ ಕಾಲದಲ್ಲಿ ಪ್ರಯಾಣಿಕರು ಹಾಗೂ ಸಾಮಾನು ಸಾಗಾಣಿಕೆ--